ನಿತ್ಯವನ್ನು ಮಾಡುತ್ತಿರುವ ಅಂತಹ ಒಂದು ದೃಶ್ಯ ಬಹಳ ಸುಂದರವಾಗಿ ಇವರು ಭರತನಾಟ್ಯಮ್ಮ ಮಾಡುತ್ತಿದ್ದರು ಬಹಳಷ್ಟು ಜನ ಜೆಂಟ್ಸ್ ಮುಂದೆ ನೃತ್ಯಯ ಒಪ್ಪಿಕೊಳ್ಳುತ್ತಿರುವ ಏಕಂದರೆ--

ಇಲ್ಲಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಬಹುದು ಇಲ್ಲಿ --

ಬಹಳ ನೀಟ್ ಆಗಿ ಕೊಡಿತುಕೊಂಡು ಅವರ ಶಿಕ್ಷಕರ ಹೇಳಿದ ರೂಪದಲ್ಲಿ ಇಲ್ಲಿ ಮೆಡಿಸಿ ಮಾಡು ಫ್ರಿಜೆಕ್ಟರ್ ಕೋಡ್ ಮಾಡಿ ಈ ದೃಶ್ ದಲ್ಲಿ ನಾವು ನೋಡಬಹುದು ಬಹಳ ನೀಟಾಗಿ ಇಟ್ಟಕೊಂಡಿದ್ದಾರೆ ಈ ಸ್ಕೂಲನ್ನು ಆನಂತರ ಮಕ್ಕಳ ಬಹಳ ಸುಂದರವಾಗಿ.

ಪೋಸ್ಟ್ ಆಫೀಸ್ ಇರಬಹುದು ಬಹಳಷ್ಟ್ಟು ಪಿಂಚಿನಗಳು ಬರ್ತವೆ ಪಿಂಚಿನ್ ಮುಖಾಂತರ ಬಹಳಷ್ಟು ಜನರು ಜೀವನ ಮಾಡಲು ತುಂಬಾ ಅವಕಾಶವಾ--